ಆಟೋ ಯಿಂದ ನಾವು ಏನಾದರೂ ಒಡೆ ಹೋಗ್ಬೇಕು ಅಂದ್ರು ಎಮರ್ಜೆನ್ಸಿ ಜಲ್ದಿ ಹೋಗಬಹುದು.

ಪಾಕಿಸ್ತಾನದವರು ಇವರು ಬಂದ್ ಬಿಟ್ಟು ಓಡ್ ಹೊಡ್ದು ಎಲ್ಲ ನಾಶ ಮಾಡಿ ಹೋಗ್ಬಿಟ್ಟರು ಹಾಂಗಾಗಿ ನಾಶ ಮಾಡಿದ ಕಾರಣದಿಂದ ಎಲ್ಲ ಕೆಟ್ಟ್ ಹೋಗ್ಬಿಡಿತು.

ಆಗಿನ ಕಾಲದಲ್ಲಿ ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ನ ಭಾರತ್ ನಾಟ್ಯ ಅವೆಲ್ಲ ಇದ್ದು ಈಗಿನ ಕಾಲದಲ್ಲಿ ಇಂದ --

ಎಲ್ಹಾನ ದೂರ ಹೋಗ್ಬೇಕು ಅಂದ್ರೆ ಬಸ್ ಗಾಗಿ ನಿಂತ್ಕೋಬೇಕು ಆ ಬಸ್ ನಿಂತಾಗ ಅವರು ಬರುವರೆಗೂ ನಿಂತ್ಕೋಬೇಕು ಯಾವದಾನ ಊರಿಗೆ ಹೋಗ್ಬೇಕು ಅಂದ್ರೆ ಹೇಗ್ ಮಾಡ್ಬೇಕು .